ದಾಂಡೇಲಿಗ್ ಹೋಗೋನ ಅಂತ್ಹೇಳಿ Dandeli ಗ್ ಹೋದ್ವಿ ಅಲಿಗ್ ಹೋಗಂತ್ಲೆ ಒಂದ್ ದಿನಾ ಹೋಗಬೇಕಾಕೆತ್ತಿ ಅಂದ ಒಂದಿನಾ ಹೋಗ್ ಬರಾಕ್ ಆಗಂಗಿಲ್ಲ ಅಲ್ ಒಂದಿನಾ ಇರಬೇಕಾಕೆತಿ.

ಅ ಹೋದ್ವಿ ರಿ ಹೋಗಿಯಂತ್ಲೆ ಅಲ್ಲೆ ಎಲ್ಲಾನೂ ಇದ್ ಇಲ್ಲಾ ಅನ್ನಂಗಿಲ್ಲ ಒ ಎಷ್ಟ್ ಚಂದ್ ಇದನ್ ಮಾಡ್ತಾರೀ ಅಲ್ಲೆ ಬರುಮಾಡ್ಕೊಳ್ತಾರೇ.

ಅಂದ್ರ ನಮ್ಗ ಎಷ್ಟ್ ಕುಶಿ ಕುಶಿ ಎಷ್ಟ್ ಚಂದ್ ನೋಡ್ಕೋತಾರೀ ಅಂತಂದ್ರ.

ನಾವು ಒಂದಿನಾ ಮುಂಚೆ ಹೇಳಿದ್ವಿ ರಿ ಹಿಂಗ್ ಬರ್ತೇವೀ ನಮ್ಗ ಒಂದ್ room ಇದನ್ ಮಾಡ್ರಿ ಅಂತ ಅವ್ರ ಎಲ್ಲಾ ನಮ್ಗ ಇದನ್ ಮಾಡಿದ್ರು ನಾವು correct ಆಗ್ ಹೋದ್ವಿ ಅ. ಎರಡು, ಮೂರ್ ಅದು ಮೂರ್ ಹಿಂಗಾಗಿತ್ ರಿ ಹೋಗಿ ನಾವು ಆವಾಗ್ಲೇ ಊಟಾನ ಹಿಂಗೆಲ್ಲ ನಾವು ಮ~ ಮದ್ಲ ಹೇಳಿದ್ವಿ ಹಿಂಗ ಊಟಾ ಇದ್ರ್ ಮಾಡ್ರಿ ಅಂತೇಳಿ. ಆ ತರಾ ಮಾಡಿದ್ರು ನಾವ್ ಹೋಗಿ ಊಟಾ ಅದೆಲ್ಲ ಮುಗಸ್ಕೋಂಡ್ವಿ ಅಮೇಲ್ ಎಲ್ಲಾ ಸ್ನಾನ ಗೀನಾ ಅದು ಎಲ್ಲಾ ಮಾಡಿ. ಆಮೇಲೆ ಎಲ್ಲಾನೂ ಹೋದೀವ್ ರಿ ಒಂದ್ room ನಾಗ್ ಎಲ್ಲಾ ಇದನ್ ಮಾಡ್ಕೊಂಡು ಅಮೇಲ್ ಎಲ್ಲಾ clean ಆಗಿ.

Clean ಎಲ್ಲಾ ಆಗಿ ಬಂದು ಅಲ್ಲೆಲ್ಲಾ ಆಟ ಆಡೋವ್ ಇದ್ವ ಸಣ್ಣ ಮಕ್ಕಳಗೆ ನಮ್ಗ ಏನ್ ಬೇಕ ಅವೆಲ್ಲಾ, ಸಣ್ಣ ಮಕ್ಳಗೆ ರಿ ಆಟಾ ಆಡ್ಸುದು. ಆಮೇಲೆ ನೀರ್ ಒಳಗ ನೀರಿಂದ್ ಬಾಳ್ ಐತ್ರೀ ಅಲ್ಲೆ ನಿರೀನ್ ನೀರ್ ಒಳಗ್ ಅಡೋದು ಆ~ ಆಮೇಲೆ ಇದ್.

ಅಲ್ಲೆ ghat section ಐತೆಲ್ರಿ ಅಲ್ಲೆ ಇದು trekking ಅಂತ್ ಐತ್ರೀ trekking ಕರಕೊಂಡ್ ಹೋಗಿದ್ರೂ ಎಲ್ಲಾರ್ನೂ ಅ ದೊಡ್ಡೊರ್ನ ಸನ್ನೋರ್ನ ಎಲ್ಲಾರ್ನು.

ಹಾ ಹುಷಾರಾಗಿ ಇದ್ದೇನೆ.

ಹಾ, ಸೇರಿದ್ದೇವೆ. ನೀವ್ ಎಂತಾಯ್ತು? ನಾನು ಸೇರಿದೆ. ಅದೇ ನಾನು ಇದಕ್ಕೆ engineer ಗೆ joinಆದೆ.

ನಾನು ಎಂತದು ಕೇಳಿದ್ರೆ ನಾನು B.Sc ಗೆ join ಆದೆ ಆಯ್ತಾ. B.Sc ಯಾ, ಅದ್ರಲ್ಲಿ ಒಳ್ಳೆ ಇದೆ. ಹಾ ಹಾ ಹಾ ಚೆನ್ನಾಗಿರುತ್ತೆ, ಅಂದ್ರೆ B.Sc ತಗೊಂಡ್ರೆ. ಹಾ ಪರ್ವಾಗಿಲ್ಲ, ಚಂದ ಆಗ್ತದೆ. ನೀವ್ ಯಾವುದು ತಗೊಂಡದ್ದು? ನಾನು computer science ತಗೊಂಡಿದ್ದು. ಓಹ್ ಹೌದಾ ನಾನು PMC ತಗೊಂಡದ್ದು.

ಪರ್ವಾಗಿಲ್ಲ, ಆಗ್ತಾ ಉಂಟು ಎರಡು exams ಆಯ್ತು ಈಗ . ಹೌದಾ. ಹಾ ಹಾ ಹೌದು. ಎಂತ ನಿಮ್ಗೆ. ಅದ್ರಲ್ಲಿ ಎಂತ ಆಸಕ್ತಿ ಇತ್ತಾ B.Sc chemistry ಅಲ್ಲಿ? ಎಂತ ಹೇಳಿದ್ರೆ ನನಗೆ ಅದ್ರಲ್ಲಿ ಆಸಕ್ತಿ ಇರ್ಲಿಲ್ಲ, ಆದ್ರೂ ನಾನು ಎಂತ ಹೇಳಿದ್ರೆ ತಂದೆ ತಾಯಿಗಳ ಒತ್ತಾಯಕ್ಕೆ ಸೇರಿದಾಗೆ ಇದೆ ಈಗ ಅಷ್ಟೇ.

ದೂರ, ದೂರ ಕಳಿಸ್ಲಿಕ್ಕೆ engineer ಎಲ್ಲ ಮಾಡಿದ್ರೆ ದೂರ ಕಳಿಸ್ಲಿಕ್ಕೆ ಹೆದರ್ತಾರೆ.

ಹೌದು ಹೌದು, ಈ ಗಂಡು ಮಕ್ಕಳನ್ನು ಹೇಗಾದ್ರು ಬಿಟ್ಟು ಬಿಡ್ತಾರೆ ತಂದೆ ತಾಯಿಗಳು ಆದ್ರೆ ಹೆಣ್ಣು ಮಕ್ಕಳು ಎಂತಾದ್ರು ಮಾಡಿ ಕೊಳ್ತಾರೆ ಅಂತ ಹೇಳಿ, ಅಂದ್ರೆ ನಮಗೆ ಅದು ತೊಂದರೆ ಇಲ್ಲ. ನಮ್ಗೆ ಧೈರ್ಯ ಇರ್ತದೆ, ಆದ್ರೆ ಇವರಿಗೆ ತಂದೆ ತಾಯಿಗಳಿಗೆ ಧೈರ್ಯ ಇರುದಿಲ್ಲ ನಮ್ಮ ಮೇಲೆ. ಸ್ವಲ್ಪ ಮಾನಸಿಕವಾಗಿ ಕುಗ್ಗಿರ್ತಾರೆ.

ಹಾಗಾಗಿ ದೂರ ಕಳಿಸ್ಲಿಕ್ಕೆ ಹುಡುಗಿಯರನ್ನು ಸ್ವಲ್ಪ. ಹಾ ಅದೇ ಹೆದರ್ಕೆ.

ಮತ್ತೆ ರಜೆ ಎಲ್ಲಾ ಏನಾದ್ರೂ plan ಹಾಕಿದ್ದೀರಾ ರಜೆಯಲ್ಲೆಲ್ಲಾ? ಹಾ ಹಾ ಹಾ. ರಜೆ.

ರಜೆ ಇಲ್ಲ, ಹಾಕ್ ಹಾಕ್ಬೇಕಷ್ಟೆ ಇನ್ನು ಮಾತಾಡ್ತಾ ಇದ್ದೀವಿ ಇನ್ನುಸಾ ನೋಡ್ಬೇಕು ಎಂತ ಎಲ್ಲರದ್ದು ತಗೊಳ್ಬೇಕು .

ಹಾ, ಅದೇ ಅದೇ ಇನ್ನುಸ ಎಂತಸ ಪರಿಚಯ ಇಲ್ಲ ಅಷ್ಟುಸಾ.

ಎಂತ ಹೇಳಿದ್ರೆ, ಇಲ್ಲಿ ಹತ್ತಿರದಲ್ಲಿ ಹೋಗುವ ಅಂತ ಇದ್ದೇವೆ ನಾವು ಮಡಿಕೇರಿ ಹಾಗೆ Mysore ಹಾಗೆ ಹೋಗುವ ಅಂತ ಇದ್ದೇವೆ.

ಹಾ ಹೋಗಿದ್ದೇವೆ but ಸ್ನೇಹಿತರೊಟ್ಟಿಗೆ ಹೋಗ್ಲಿಲ್ಲ ಅಲ್ಲ ಹಾಗೆ.

ಹಾ, ಈಗ ಎಂತ ಹೇಳಿದ್ರೆ ಸಂಬಂಧದಲ್ಲಿ ಹೋಗುದೇ ಬೇರೆ ಆಗ್ತದೆ. ಇದು ಸ್ನೇಹಿತರೊಟ್ಟಿಗೆ ಹೋಗುದೇ ಬೇರೆ ಆಗ್ತಾದಲ್ಲಾ.

ಅವರೊಟ್ಟಿಗೆ ಸ್ವಲ್ಪ ತುಂಬ ಇದು ಮಾಡ್ಬೋದು ಹಾಗೆ.

ಮತ್ತೆ ನಿಮಗೆಲ್ಲ ಪರಿಚಯ ಎಲ್ಲ ಆಯ್ತಾ, ಅಂದ್ರೆ ನಿಮ್ಮ friends ಎಲ್ಲಾ ? ನಮ್ಗೆ ನಮ್ಮ college ಅವರೇ ಇದ್ರಲ್ಲ ಹಾಗಾಗಿ ಕೆಲವರಿದ್ರು ಹಾಗಾಗಿ ಅಹ್ ಏನೂ ಇದಾಗಿಲ್ಲ. .

ಹಾ ಹಾ ಹಾಗೆ, ಆದ್ರೆ ಪರ್ವಾಗಿಲ್ಲ ಒಂದು ಪರಿಚಯ ಇರ್ತದೆ ಮತ್ತೆ ಎಲ್ಲ ಗೊತ್ತಾಗ್ತದೆ, ಒಟ್ಟಿಗೆ ಒಟ್ಟಿಗೆ ಹೋಗ್ಬೋದು.

ಹೊಸಬರೇ ಯಾರು ಪರಿಚಯದವರು ಇಲ್ಲ ಅಂತ ಆದ್ರೆ. ಸ್ವಲ್ಪ ಕಷ್ಟ ಆಗ್ತದೆ ಹೊಂದಿಕೊಳ್ಳಿಕ್ಕೆ. ಅದುವೇ ಹೊಂದಿಕೊಳ್ಳಿಕ್ಕೆ ಸ್ವಲ್ಪ ಸಮಯ ಹಿಡ್ಕೊಳ್ತದೆ ಅದು. ಅದೇ ಹೊಂದಿಕೊಳ್ಳುವಾಗ ಮತ್ತೆ ಅಲ್ಲಿ college ಮುಗ್ದಿರ್ತದೆ.

ಮತ್ತೆ ಇದು ಎಷ್ಟು ಎಷ್ಟು percent ಇದು ಬಂತು ಅಹ್?

Marks marks ಎಲ್ಲಾ ಎಷ್ಟು ಬಂತು ಇದ್ರಲ್ಲಿ?highschool ಅಲ್ಲಿ? ಯಾವುದ್ರಲ್ಲಿ high school ಅಲ್ಲಿಯಾ, high school ಅಲ್ಲಿ ನನ್ಗೆ ninety two percentage.

PUiniitial ಅಲ್ಲಿ ಬಂದು eighty three percentage.

ಹಾ, eighty-three ಇನ್ನು internal ಆಯ್ತು ಆಗ್ಲಿಕ್ಕೆ ಬರ್ತಾ ಉಂಟು . ಒಳ್ಳೆ aggregate ಎಲ್ಲ ಒಳ್ಳೆ ಉಂಟಲ್ಲ? ಹೌದು ಅದಕ್ಕೆ seat ಸಿಕ್ಕಿದ್ದು, ಇದು ಎಂತದು ಮತ್ತೆ ವಿವರಿಸಿ ಕೊಡ್ಲಿಲಲ್ಲ CET ಅಲ್ಲಿಸಾ ಬಂದಿದೆ ನನ್ಗೆ ಎಷ್ಟು thirty-two ಇದು thousand ranking ಬಂದಿತ್ತು. ಎಷ್ಟದ್ದು ಹೌದಾ ಒಂದು ಸಾವಿರ.

ಒಳ್ಳೆ ಒಳ್ಳೆ rank ಯೇ ಬಂತಿತ್ತಲ್ಲಮ್ಮ. ಹಾ ಅದೇ, ಅದು ಮತ್ತೆ ಎಂತ ಮಾಡುದು ಈಗ ತಂದೆ ತಾಯಿಗಳು ಒಪ್ಪಿಗೆ ಬಿಟ್ಟು ನಾವು ಬೇರೆ ಕಡೆಗೆ ಹೋಗ್ಲಿಕ್ಕೆ ಆಗುದಿಲ್ಲ ಅಲ್ಲಾ. ಅದೇ ಕೆಲವರಿಗೆ engineer ಸೇರಿದವರಿಗೂ ಅಷ್ಟು ಇರುದಿಲ್ಲ ಅಷ್ಟು ಬಂದಿರುದಿಲ್ಲ. ಅದೇ ಅದೇ, ಮತ್ತೆ ನಮ್ಮದೊಂದು ಜಾತಿದುಸ ಒಂದು point ಆಗ್ತದೆ ಅಂದ್ರೆ ಅದು ಜಾತಿಯಾದ್ರೆ.

ಇನ್ನುಸ ಕಡಿಮೆ ಹಣದಲ್ಲಿ ನಾವು ಹೊಗ್ಬೋದು ಬೇರೆ ಇದಕ್ಕೆ. ಹ್ಮ್ ಆದ್ರುಸಾಒಂದು ತಂದೆ ತಾಯಿಗಳಿಗೆ ಎಂತ ಹೇಳಿದ್ರೆ ದೂರ ಕಳಿಸ್ಲಿಕ್ಕೆ ಅದು ಒಂದು ಹೆದ್ರಿಕೆ ಆಗ್ಬಿಟ್ಟಿದೆ ಈಗ . ಹೌದು, ಕೆಲವರಿಗೆ ಇದಿರುತ್ತೆ ಅಂದ್ರೆ ಸೌಲಭ್ಯಗಳು ಇರುದಿಲ್ಲ.

ಹಾಗಾಗಿ ಒಳ್ಳೆ ಇದು ಇರುತ್ತೆ ಆದ್ರೆ parents ಗೆ.

ಹಾಗಾದ್ರೆ ಸರಿ ಹಾಗಾದ್ರೆ ಇನ್ನೊಮ್ಮೆ ನಾನ್ call ಮಾಡ್ತೇನೆ. ಹಾ, ಸರಿ ಆಯ್ತು. ಒಳ್ಳೆದಾಯ್ತು. ಹ್ಮ್, ಇನ್ನೊಮ್ಮೆ ಸಿಗುವ ಅಂತ ಆಯ್ತಾ?

ಹೌದು ಹೌದು ಸರಿ ಸರಿ.

Udupi ಯಲ್ಲಿ ಎಂತ ಮಾಡುದು Udupi ಯಲ್ಲಿ?

ಎಲ್ಲಿ office ಅಲ್ಲಿ ?

ಹಾ ರಜೆ, ರಜೆ ಮಾಡಿದ್ದು ಮರ್ರೆ ಇವತ್ತು.

ವಿಶೇಷ ಹೇಳ್ಬೇಕು ಮರ್ರೆ, ನಂದೆಂತ ಇಲ್ಲ ನಿಮ್ದೇ ಎಲ್ಲ.

ಆ ಆಯ್ತು ಮರ್ರೆ, ಅಲ್ಲ ಪವನ್ ಅದ್ದು birthday ಬಂತಲ್ಲ ಮರ್ರೆ ನೆನೆಪುಂಟಾ?

ಹೌದು ಅವನ birthday ಗೆ ನೆನಪಿತ್ತಾ ನಿಂಗೆ? ಹಾ ನೆನಪಿತ್ತು ಮರ್ರೆ status ಹಾಕಿದ್ರೆ .

ಎಲ್ಲಿ ಎಲ್ಲಿ ಮಾಡುಬೋದು ಅವರ ಮನೆಯಲ್ಲಿ ಮಾಡುವ?

ಮನೆ ದೂರ ಆಗ್ತದಲ್ಲ ಅವ್ನಿಗೆ ಹೋಗ್ಲಿಕ್ಕೆ.

ಮನೆ ದೂರ ಆಗ್ತದೆ ಮತ್ತೆ, ಆ ಮುಖಕ್ಕೆ ಎಲ್ಲ ಹಾಕಿದ್ರೆ ಸ್ವಲ್ಪ ಬಂಗ ನೆ ಅಲ್ಲ ಹೋಗ್ಲಿಕ್ಕೆ, ದೂರ ದೂರ ಎಲ್ಲಿ ಆದ್ರೆ ಮಾಡಿದ್ರೆ ಮಾಡಿದ್ರೆ.

ಬಟ್ಟೆಯಲ್ಲಿ ವರಸುದು ಆದ್ರುಸ ಎಲ್ಲಿ ಹೊರಗಡೆನೆ ಮಾಡುವ?

ಹೌದು Manipal ದಲ್ಲಿ ಕೆಲವು ಉಂಟು ಅದೇ.

ಅದೇ ಸ್ವಲ್ಪ ಆಗಿ ಮಾಡ್ತಾರೆ. Style ಆಗಿ ಮಾಡ್ತಾರೆ ಅದೇ ಎಂತ ಅವನಿಗೆ gift ಎಲ್ಲ ಕೊಡ್ಬೇಕಲ್ಲ ಏನಾದ್ರೂ?

ಈಗ ಎಷ್ಟು ಜನ ಇದ್ದಾರೆ ಅವನ birthday celebration ಗೆ?

ಹೌದಾ ಹ~ ಹಣ ಎಷ್ಟು ಬೀಳ್ತದೆ ಒಬ್ಬೊಬ್ಬರಿಂದ? ಒಂದು five hundred ಹಾಕು, ಐನೂರು ಐನೂರು ಹಾಕುವ. ಹಾಕುವಲ್ಲ ಯಾವುದು ice cake ಆ normal cake ಆ?